ಪುಸ್ತಕಗಳು ಪೆನ್ಗಳು ತುಂಬ ಚೆನ್ನಾಗಿದೆ. ನೋಡಲು ತುಂಬಾ ಸುಂದರವಾಗಿದೆ ಮತ್ತೆ ಒಂದು ಮಾನಿಟರ್ ಇದೆ ಮತ್ತು ಲೈಟ್ ಹಾಕಿದ್ದಾರೆ ಮತ್ತೆ ಕಬೋರ್ಡ್ ಗಳಿದೆ ತುಂಬ ಚೆನ್ನಾಗಿದೆ.

ಬೆಟ್ಟದಾ ಬೆಟ್ಟ ಕಾಣುತ್ತಿದ್ದಾವೆ ಮತ್ತೆ ಏನೆಂದರೆ ತುಂಬಾ ಸುಂದವಾರೆ ಸುಂದರವಾಗಿದೆ.

ಇದರಲ್ಲಿ ಕಾಣುತ್ತಿರುವುದು ಏನೆಂದರೆ ಇದು ಒಂದು ಲೈಬ್ರರಿ . ಲೈ ಲೈಬ್ರರಿ ಅಲ್ಲಿ ಅಲವಾರು ಉಡುಗರು ಕೂತುಕೊಂಡು ಓದುತ್ತಿದ್ದಾರೆ. ಅಲವಾರು ಚೇರ್ ಗಳಿದೆ ಮತ್ತೆ ಟೇ ಟೇಬಲ್ ಗಳಿದ್ದಾವೆ.

ಇದರಲ್ಲಿ ಕಾಣುವುದು ಏನೆಂದರೆ ಜೋರಾಗಿ ಮಳೆ ಬಂದು ಬ್ರಿಡ್ಜ್ ಮೇಲೆ ಬ್ರಿಡ್ಜ್ ಕೆಳಗಡೆ ನೀರು ಓಗುತ್ತಿದೆ ಅಲ್ ಬ್ರಿಡ್ಜ್ ಮೇಲೆ ಒಂದು ಕಾರು ಹೋಗುತ್ತಿದೆ.

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಏನೆಂದರೆ ಒಂದು ಗ್ಯಾರೇಜ್ ಗ್ಯಾರೇಜ್ ಮುಂದೆಗಡೆ ಒಂದು ಕಾರು ನಿಂತಿದೆ. ಕಾರಿ ನಲ್ಲಿ ಒಬ್ಬ ಮನುಷ್ಯ ಕೆಲಸ ಮಾಡುತ್ತಿದ್ದಾನೆ. ಮತೊಬ್ಬ ಇಕಡೆ ನೋಡುತ್ತಿದ್ದಾನೆ.

ಇಲ್ಲಿ ಕಾಣುತ್ತಿರುವುದು ಏನೆಂದರೆ ಈ ಚಿತ್ರದಲ್ಲಿ ಒಂದು ಬೆಟ್ಟ ಅತ್ತಿದ್ದಾರೆ . ಬೆಟ್ಟದ ಮೇಲೆ ಹಲವಾರು ಕಲ್ಲುಗಳಿದ್ದಾವೆ ಮತ್ತು ಪರಿಸರ ನೋಡುತ್ತಿದ್ದೇವೆ. ಒಂದ್ ಮೂರು ಜನ ನಡೆದುಕೊಂಡು ಓಗುತ್ತಿದ್ದಾರೆ . ಇಲ್ಲಿಂದ ಪರಿಸರ ನೋಡುವುತ್ತಿದ್ದೇವೆ ನಾವೆಲ್ಲಾರೂ..

ಇದು ಏನೆಂದರೆ ಒಬ್ಬ ಹುಡುಗ ಅಂಗಡಿಗೆ ಬಂದಿದ್ದಾನೆ. ಅಂಗಡಿಯಲ್ಲಿ ಏನೊ ಇದು ಅಡ್ಡ ಕಾಣಿಸುತ್ತಿದೆ. ಅಲ್ಲಿ ಹಲವಾರು--

ಇದರಲ್ಲಿ ಕಾಣುವುದೇನೆಂದರೆ ಹಲವಾರು ಬುಕ್ಸ್ ಸ್ಟೋರ್ ಇರ್ಬೋದು ಮತ್ತೆ ಒಬ್ಬ ಟೀ ಕುಡಿತಿದೆ ಮತ್ತೆ ಒಬ್ಬ ಮಾಸ್ಕ್ ಹಾಕಿ ಕುತ್ಕೊಂಡಿದ್ದಾನೆ ಮತೊಬ್ಬ ನೋಡುತ್ತಿದ್ದಾನೆ ಮತೊಬ್ಬ ನೋಡುತ್ತಿದ್ದಾನೆ. ಈ ಬುಕ್ಸ್ ಸ್ಟೋರಿ ನಲ್ಲಿ ಮೆಡಿಕಲ್ ಬುಕ್ಸ್ ಸ್ಟೋರ್ ಇರ್ಬೋದು. ಅಲ್ಮೋಸ್ಟ್ ಎಲ್ಲ ಬುಕ್ಸ್ ಗಳಿರಬಹುದೇನೋ ಗೊತ್ತಿಲ್ಲ.

ಒಂದು ಜಾತ್ರೆ ಜಾತ್ರೆನೀನಲ್ಲಿ ತುಂಬ ಜನ--

ಇದರಲ್ಲಿ ಕಾಣುತ್ತಿರುವುದು ಏನೆಂದರೆ ಒಂದು ಫ್ಯಾಕ್ಟರಿ . ಫ್ಯಾಕ್ಟರಿ ನಲ್ಲಿ ತುಂಬಾ ಜನ ಕೆಲಸ ಮಾಡುತ್ತಾರೆ. ಮತ್ತೆ ಇಲ್ಲಿಬ್ಬರು ಕೆಲ್ಸನೂ ಮಾಡುತ್ತಿದ್ದಾರೆ.

ಇಲ್ಲಿ ನೋಡಲು ಎರಡು ಕಲರ್ ಸಿಗುತ್ತಾವೆ. ಆದ್ರೆ ಸುಮಾರ್ ಕಲರ್ ಕಲರ್ಗ ಳಿದ್ದಾವೆ. ನಾನೇ ನೋಡದಿರಬಹುದು ಎರಡು ಕಲರ್ ನೀವು ನೋಡಿರಬಹುದು ಹತ್ತು ಕಲರ್ .

ಮರಗಳಿದ್ದಾವೆ ಮತ್ತೆ ನೋಡಲು ಹಲವಾರು ಚೆನ್ನಾಗಿ ಇದೆ. ನೋಡಲು ಏನು ಕಾಣಿಸುತ್ತಿಲ್ಲ.

ಇದು ಏನೆಂದರೆ ತುಂಬ ದೊಡ್ಡವಾದ ಸಮುದ್ರ ಮತ್ತೆ ಒಂದು ಹಡಗು ನಿಂತಿದೆ. ಹಡಗಿನಲ್ಲಿ ತುಂಬಾ ಏನೊ ಸಾಗಣಿಕೆ ಮಾಡುತ್ತಿದ್ದಾರೆ. ಇಲ್ಲಿದ್ದ ಒಬ್ಬ ಫೋಟೋ ತೆಗಿತಿದ್ದಾನೆ ಆ ಕಡೆ ನೋಡಿದ್ದರೆ ಇಬ್ಬರು ಮನುಷ್ಯರುಗಳೇ ನಿಂತಿದ್ದಾರೆ. ತುಂಬಾ ಚನ್ನಾಗಿ ಇದ. ಚನ್ನಾಗಿ--

ಹಲವಾರು ಗಿಡಗಳಿವೆ ಮರಗಳಿದ್ದಾವೆ. ಮತ್ತೆ ಮದ್ಯದಲ್ಲಿ ಒಂದು ಚಿಕ್ಕವಾದ ನಡೆಯುವವವಾದ ಬ್ರಿಡ್ಜ್ ಅನ್ನು ಕಟ್ಟಿದ್ದಾರೆ. ಏನೆಂದರೆ ಇಲ್ಲಿ ಮಳೆ ಬಂದಿರುವುದು ವಿಷಯ ತುಂಬಾ ಚೆನ್ನಾಗಿರುತ್ತೆ ನೋಡಲು ವೀವ್ .